ಇತರ ಊಟವನ್ನು ಚನ್ನಾಗಿ ಮಾಡುವುದಕ್ಕೆ ಎಲ್ಲರು ಕಾಯತ್ತಿದರೆ.

ಇದು ಕ್ರಿಕೆಟ್ ಆಡಲು ಚಿಕ್ಕಮಕ್ಕಳಿಗೆ ಆಟ ಆಡಲು ತುಂಬಾ ಚನ್ನಾಗಿರೋ ಗಾರ್ಡನ್ ಇದೆ ಇದರಿಂದ ಪರಿಸರವನ್ನು ಇದು--

ಎಲ್ಲರು ನೋಡಲು ತುಂಬಾ ಸಂತೋಷದಿಂದ ಇರುತ್ತದೆ ಎಂದು ಎಲ್ಲರು ನೋಡಲು ಬರುತ್ತಾರೆ.

ಇದನಿಂದ ರೈಸ್ ಮಿಲ್ಲು ಆಗ್ಲಿ ಅದು ಯಾವದೇ ಒಂದು .

ಕಡಿಮೆ ರೇಟ್ ಬೆಲೆಯಲ್ಲಿ ಸಿಗುತ್ತದೆ ಎಂದು ಬರುತ್ತಾರೆ ಇದನ್ನು ತುಂಬಾ ಚನ್ನಾಗಿ ಇದು ಒಂದು.

ಪ್ರಾಣ ಹಾನೀ ಆಗದಂತೆ ಎಲ್ಲರು ಸರ್ವಿಸ್ ನೀಡಿ ಯಾವದೇ ಅಪಾಯ ಆಗಬಾರದೆಂದು --

ಅನುಕೂಲ ಆಗುತ್ತದೆ ಯಾವದೆ ರೀತಿಯ ಪ್ರಾಬ್ಲಮ್ ಆಗುವುದಿಲ್ಲಾ .

ಈ ಪರಿಸರವನ್ನು ತುಂಬಾ ಚನ್ನಾಗಿ ಒಂದು ಶಬ್ದವನ್ನು ಮಾಡುತ್ತದೆ.

ದೇವಸ್ಥಾನವನ್ನು ಲೈಟಿಂಗ್ ಕೂಡ ಮಾಡಿ ಗೊತ್ತು ತುಂಬಾ ಚನ್ನಾಗಿ .